ಇದು ಬಂದ್ಬಿಟ್ಟು ಒಂದು ಪಾರ್ಕು ಪಾರ್ಕ್ ಅಲ್ಲಿ ಕೂಡ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಕೂಡ ಎಲ್ಲಾ ಗೇಮ್ಸ್ ಆಡಬಹುದು.

ಲೈಕ್ ವಯಸ್ಸಾಗಿರೋರು ಕೂಡ ವಾಕ್ ಮಾಡ್ಬೋದು. ಲೈಕ್ ಎಲ್ಲರಿಗೂ ಕೂಡ ಚೆನ್ನಾಗಿದೆ ವಾಕ್ ಮಾಡಕ್ಕೂ ಕೂಡ ಚೆನ್ನಾಗಿದೆ ಕೂರಕು ಕೂಡ ಚೆನ್ನಾಗಿದೆ. ಗಾಳಿಯೂ ಸುತ್ತ ಮುತ್ತ ಗಾಳಿ ಬೆಳಕಿಲ್ಲ ಚೆನ್ನಾಗಿ ಬರುತ್ತೆ.

ಲೈಕ್ ಇದು ಬಂದ್ಬಿಟ್ಟು ಒಂದು ಬ್ಯಾಂಗಲ್ ಸ್ಟೋರ್ ಆಗಿರುತ್ತೆ ಇಲ್ಲಿ ಹೆಣ್ಣು ಮಕ್ಕಳಿಗೆಲ್ಲಾ ಯೂಸ್ ಆಗುವಂತೆ --

ಮೈಕು ಇದು ಬಂದ್ಬಿಟ್ಟು ಮೈಕು . ಮೈಕು ಅಂಗ್ಡಿಲು ಕೂಡ ಯೂಸ್ ಆಗುತ್ತೆ. ಫಂಕ್ಷನ್ ಗಾಗ್ಲಿ ಸ್ಕೂಲ್ ಗಾಗ್ಲಿ ಟ್ಯೂಷನ್ ಗಾಗ್ಲಿ ಮೈಕು ಸಾಂಗಿಗ್ ಆಗ್ಲಿ ನಮಗೂ ಕೂಡ ಎಲ್ಲರಿಗೂ ಯೂಸ್ ಆಗುತ್ತೆ.

ಲೈಕ್ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಮನೆ ಫಂಕ್ಷನ್ ಗಾದ್ರು ಯೂಸ್ ಆಗುತ್ತೆ ಲೈಕ್ ಮದುವೆಗೂ ಕೂಡ ಯೂಸ್ ಆಗುತ್ತೆ ಚನ್ನಾಗೂ ಕೂಡ ಯೂಸ್ ಕೂಡ ಎಲ್ಲಾ ಚೆನ್ನಾಗಿ ಮಾಡಬಹುದು ಲೈವ್ ಚನ್ನಗೂ ಕೂಡ ಇದೆ.